ನಾನು ಯಾವುದೊ ಸ್ಕೂಟರ್ ನಿಯಮ ಕಾಂತೇಲ್ಲ ಸಹ ಅದ್ರಲ್ಲಿ--

ಮತ್ತೆ ಅದನ್ನ ಬಿಟ್ಟು ನಮ್ಮ ಮೈಸೂರಿನಲ್ಲಿ ಸುಮಾರ್ ಮರಗಳು ಐತೆ ಮೂರ್ ಐತೆ ಇವೆ.

ನ್ಮವು ಅದ್ರಲ್ ಹೋಗ್ಯಾಕ್ ಅಂತೂ ಆಗಿಲ್ಲ ಅದು ಇಲ್ಲೇ ಸುಮಾರು ನಮ್ಮ ಪಕ್ಕದೂರಲ್ಲೇ ಇದೆ ವರುಣ--

ಹೋಬೇಕು ಅಂತ ಸುಮಾರ್ ಸಾಥಿ ಅಂದ್ಕಂಡಿನಿ ಆದ್ರೂ ನೋಡಿದೀನಿ--

ಏನಿ ಒನ್ ರೋಡ್ಗಳು ಈವಾಗ ಬಾರಿ ಚೆನ್ನಾಗಿ ತುಂಬಾ ಬ್ರಿಜ್ ಅಗೇತೆ ಈಗ ನಮ್ ಟಿ ನರಸೀಪುರ ರೋಡ್ ಅಲ್ಲಿ ಬ್ರಿಡ್ಜ್ ಅಗೇತೆ.

ನಾವ್ ಏನಾದ್ರು ಬಂದ್ರೆ ಒಂದ್ ಏನೋ ಒಂದ್ ತೊಂದ್ರೆ ಆಗ್ದೇ ರೀತಿಲಿ-

ಎನಿ ಒನ್ ಸಿಕ್ಕೇ ಸಿಕ್ತಾವೆ ಬೇಕರಿಲಿ ನಮ್ಮ ಸುತ್ತ ಮುತ್ತ ಹಳ್ಳಿಗಳಲ್ಲಿ--

ಅದಕ್ಕೆಒಂದು ಕಸದ ಬುಟ್ಟಿ ಅಂತ ಅಯ್ತೆ ಅದಕ ಹಾಕ್ಬೇಕು ಅದನ್ನ ಮೈಸೂರು

ಅವಾಗ ಅವಾಗ ನಾವು ಗ್ಯಾರೇಜು ಗೆ ಹೋಗ್ಲೇ ಬೇಕು-

ಏನೆ ಒಂದು ಬಟ್ಟೆಗಳು ನಾವ್ ತಕಂಡಿದ್ದಿವಿ ನಾವ್ ನೋಡಿದ್ದೀವಿ.

ಈವಾಗ್ ಏನ್ ಹೊಸದಾಗಿ ಮಾಡಿರೋಡ್ ಅಂಥ ಇದುನ್ನ--

ಏನ

ಕ್ಲೀನ್ ಮಾಡ್ಬಿಟ್ಟೆ ತಿನ್ಬೇಕು ಈ ಒಂದ್ ಅಂಗಡಿಲಿ ತಕೊಂಡ್ರು ಕ್ಲೀನ್ ಮಾಡಬೇಕು.

ಮೀನ್ ಅಲ್ಮೊಷ್ಟು ಕಣ್ಣಿಗೆ ಎಲ್ಲ ಒಳ್ಳೆದಿರುತ್ತೆ ಆರೋಗ್ಯಕ್ಕೆ ಒಳ್ಳೆದಿರುತ್ತೆ ತಲೆ ಮೈಂಡು ಎಲ್ಲ ಹೋಇ--

ಮತ್ತೆ ಇದಕ್ಕೆಲ್ಲ ರಿಸೆಪ್ಷನ್ ಗೆಲ್ಲ ಇಂಪರೇಟಾಗಿ ಮದ್ವೆ ಹೆಣ್ಣು ಮದೆವ್ ಗಂಡು ಎಲ್ಲ ಕೂರಿಸ್ಬಿಟ್ಟು ಎಲ್ಲ ರಿಸೆಪ್ಷನ್ ಮಾಡ್ತರ ಒಂದ್ ಫೋಟೋ ತೆಗಿತಾರೆ.